ಹಾಗೂ ದುರ್ಗಾ ದೇವಿಯ ದೊಡ್ಡ ವಿಗ್ರಹವನ್ನು ಹೊಂದಿರುವ ದುರ್ಗಾ ಪೂಜೆ ಮಂಡಲವು ತೋರಿಸುತ್ತದೆ ವಿಗ್ರಹವನ್ನು ಹೂಗಳು ಮತ್ತು ಇತರ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದೆ.

ಒ ವ್ಯಕ್ತಿಗಳ ತುಂಬ ಫೋನನ್ನು ಬಳಸುತ್ತಿದ್ದಾರೆ ಈ ಸ್ಥಳವು ಹಸ್ಸೆನಿಂದ ಆವ್ರುತವಾಗಿದೆ.

ತೃ ಸಾಂಪ್ರದಾಯಿಕ ದಕ್ಷಿಣ ಭಾರತ ಊಟವನ್ನು ತೋರಿಸಿದೆ ಊಟವನ್ನು ಬಾಳೆ ಎಲೆ ಮೇಲೆ ಬಡಿಸಲಾಗುತ್ತೆ.

ಕಪಾಟಿಗಳು ಮರದಿಂದ ಮಾಡಲ್ಪಟ್ಟಿದ್ದು ಬಹು ವಿಭಾಗವನ್ನು ಹೊಂದಿದೆ ಅಂಗಡಿ ವಿವಿಧ ವಸ್ತುಗಳಿಂದ ತುಂಬಿರುವಂತೆ ತೋರುತ್ತಿದೆ.

ಕಫಾಟಿನಲ್ಲಿರು ಉತ್ಪನ್ನಗಳು ಧಾರ್ಮಿಕ ಅಥವಾ ಸಂಸ ವಸ್ತುಗಳಿಗೆ ಸಂಭಂಧಿಸಿರುವಂತೆ ಕಾಣುತ್ತದೆ ಅಂಗಡಿಗಳಲ್ಲಿ ಉತ್ಪನ್ನಗಳನ್ನು ಕಫಾಟಿನಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಲಾಗಿದೆ.

ಚಿತ್ರವು ಇಬ್ಬರೂ ರೋಗಿಗಳು ಆಸ್ಪತ್ರೆ ಕಾಣಿ ತೋರಿಸುತ್ತಿದೆ.

ಅಡುಗೆ ಮನೆಯಲ್ಲಿ ನೇತು ಆಡುವ ದೀಪಗಳು ಚೆನ್ನಾಗಿ ಬೆಳಗಿದೆ ಗೋಡೆಯ ಮೇಲೆ ಅಲಂಕಾರಗಳನ್ನು ಕಪಾಟುಗಳಿವೆ.

ಇದ್ಮಾನ ಸ್ಥಳವು ನೆಲದ ವೃತ್ತಾಕಾರ ರಂದ್ರವನ್ನು ಹೊಂದಿದೆ ಸುತ್ತ ಮುತ್ತ ನ ಪ್ರದೇಶವು ಕೊಳಕಾಗಿ ಮತ್ತು ಕಸಯಿಂದ ತುಂಬಿದೆ.

ಪ್ರದರ್ಶನವು ವಿವಿಧ ತಿಂಡಿಗಳಿಂದ ತುಂಬಿದೆ ಬೆಲೆಗಳು ಪ್ರದರ್ಶನದಲ್ಲಿ ಸ್ಪಷ್ಟವಾಗಿ ಗುರುತಿಸಲಾಗಿದೆ.